ಎಲ್ಲ ಗಿಡ ಮರ ದೊಡ್ಡದೋಡ್ಡದಾಗಿದೆ ಮೇಲು ಕೂಡ ಒಂದು ಇದಕಿದರೆ ಚೆನ್ನಾಗಿ ಕೂಡ ಕಾಣ್ತಾಇದೆ ಚೆನ್ನಾಗಿ ಕೂಡ ಇದೆ.

ಕಾರ್ ಎಲ್ಲ ಇದೆ ದೊಡ್ಡ ಬಿಲ್ಡಿಂಗ್ ಕೂಡ ಇದೆ ಲೈಟಿಂಗ್ಸ್ ಕೂಡ ಆನ್ ಆಗಿದೆ ಜನವು ಕೂಡ ಕಾಣುತ ಇದೆ.

ಇದು ಬಂದು ಸ್ಕೂಲು ಆಗಿರುತ್ತೆ ಕೂಡ ಇದೆ.

ಸೊ ಇದು ಬಂದು ಒಂದು ಅಪಾರ್ಟ್ಮೆಂಟು ಕೂಡ ಆಗಿರ್ಬಹುದು ಬಾಲ್ಕನಿನು ಕೂಡ ಇದೆ.

ಇದು ಒಂದು ಸ್ಟ್ಯಾಚು ತರ ಇದೆ ನೋಡಕ್ಕೋ ಕೂಡ ಚನ್ನಾಗಿ ಇದೆ ಗಿಡಗಳು ಬೆಳೆದಿದೆ ಚೆನ್ನಾಗಿ ಕೂಡ ಕಾಣ್ತಾಯಿದೆ.

ಎಲ್ಲ ಮರಯೆಲ್ಲ ಇದೆ ಬ್ಯಾಕ್ ಸೈಡ್ ಮ್ರಿದೆ ಹೊರಡಕ್ಕೆ ಜಾಗ ಇದೆ ಇಲ್ಲಿ ಎರಡು ಸ್ಟ್ಯಾಚು ಇದೆ .